ಇಲ್ಲಿ ಒಂದು ಸದಾನಂದ್ ಲಿಂಗಾಯತ್ ಎಂಬ ಖಾನಾವಳಿ ಇದೆ.

ಅದರ ಮುಂದುಗಡೆ ಒಂದು ಎರಡು ಕಂಬಗಳಿವೆ.

ಹಿಂದಕ್ಕೆ ವಾಯರ್ ಗಳಿವೆ ಹಾಗು ಹಿಂದುಗಡೆ ಎರಡು ಟವರ್ ಗಳನ್ನು ಕಾಣುತ್ತಿವೆ.

ಆ ಬ್ಯಾನರ್ನ ಮೇಲೆ ಹಲವಾರು ತರಹದ ತಿಂಡಿಗಳ ಚಿತ್ರಗಳಿವೆ.

ಹಾ ದೇವಸ್ಥಾನದಲ್ಲಿ ಒಂದು ದೇವಿಯ ಮೂರ್ತಿವಿದೆ.

ಅಲ್ಲಿ ಮೂರು ಡಂಬಲ್ಸ್ ಗಳನ್ನು ಕಾಣುತ್ತಿವೆ.

ಅದರ ಪಕ್ಕದಲ್ಲಿ ಒಂದು ಟೇಬಲ್ ಇದೆ ಆ ಟೇಬಲ್ ನ ಮೇಲೆ ಹಲವಾರು ಡ್ರೆಸ್ಸೆಸ್ ಗಳಿವೆ.

ಹಾಗು ಅದರ ಬಾಜುದಲ್ಲಿ ಒಂದು ಕವರ್ ಇದೆ.

ಮತ್ತು ಆಚೆ ಇಲ್ಲಿ ಕಡುಗೇನಲ್ಲಿ ಒಂದು ಸಣ್ಣ ಸಸಿ ಇದೆ.

ಮತ್ತು ಅಲ್ಲಿ ಹಲವಾರು ಮನುಷ್ಯರು ಹೆಂಗಸರು ಮತ್ತು ಗಂಡಸರನ್ನು ಕುಂತಿಕೊಂಡಿದಾರೆ.

ಅಲ್ಲಿ ಒಬ್ಬ ಮನುಷ್ಯನು ನಿಂತುಕೊಂಡಿದ್ದಾನೆ ಹೊರಗಡೆ ಒಂದು ಬೈಕ್ ಇದೆ ಮತ್ತು ಅಲ್ಲಿ ಒಂದು ಗಿಡವೂ ಕೂಡ ಕಾಣುತ್ತಿ --

ಎಂಟು ಜನರು ಕುರ್ಜಿಯ ಮೇಲೆ ಕುಂತು ನೋಡುತ್ತಿದ್ದಾರೆ ಹಾಗು ಕೆಲವು ಜನಗಳನ್ನು ಕೆಳಗೆ ಕುಂತು ನೋಡುತ್ತಿದ್ದಾರೆ.